ಒಂದೇ ತರಹದ ಬಿಳಿ ಡ್ರೆಸ್ ನನ್ನು ಹಾಕಿಕೊಂಡು ಅವರು ವ್ಯಾಯಾಮವನ್ನು ಮಾಡುತಿದ್ದರೆ ಅದಲ್ಲದ್ದೆ ಹಾಲ್ ಕೂಡ ತುಂಬಾನೇ ದೊಡ್ದದಾಗಿ ಮತ್ತು ತುಂಬಾನೇ ಸ್ವಚ್ಛ ವಾಗಿದೆ ಮತ್ತೆ ಇಲ್ಲಿ ಒಂದು ಸ್ವಿಚ್ಬಾ ಬೋರ್ಡ್ ಕೂಡ ಇದೆ ಬಾಗ್ ಬಾಗಿಲು ಕೂಡ ಕಾಣಸ್ತಾಯಿದೆ.

ಮತ್ತೆ ಇಲ್ಲಿ ತುಂಬಾನೇ ನಾನಾ ತರಹದ ಆಯಿಲ್ ಗಳನ್ನು ಕೂಡ ಇಟ್ಟಿದ್ದಾರೆ ಫ್ಯಾನ್ ಕೂಡ ಇದೆ ಸ್ವಚ್ಛತೆಯ್ನನು ಕೂಡ ಕಾಪಾಡಿಕೊಂಡಿದ್ದಾರೆ.

ಇದು ಮಿನಿನ್ ಮಾರ್ಕೆಟ್ ಅಂತ ಹೇಳಬಹುದು ಇಲ್ಲಿ ದೊಡ್ಡ್ ದೊಡ್ಡನಾನಾ ತರಹದ ಮೀನುಗಳು ಇದ್ದಾವೆ. ಜನ ಓಡಾಡುತ್ತಿದ್ದಾರೆ.

ಇದು ಬುಕ್ ಸ್ಟಾಲ್ ಅಂಗಡಿ ಅಂತನೇ ಹೇಳ್ಬಹುದು ಇಲ್ಲಿ ನಮಗೆ ಬೆಕಾಗುವಂತಹ ಒಂದು ಕಾಂಪಿಟೇಟಿವ್ ಬುಕ್ ಆಗಲಿ ಎಲ್ಲಾ ತರಹದ ಬುಕ್ ಗಳು ಸಿಗುತ್ತವೆ.

ತುಂಬಾನೇ ಚೆನ್ನಗಿ ಇಟ್ಟಿದಾರೆ ಅದ್ರಲ್ಲಿ ಅದರಲ್ಲಿ ತುಂಬಾನೇ ಚೆನ್ನಗಿ ಜನರು ಬುಕುಗಳನ್ನು ನೋಡುತ್ತಿದಾರೆ ಮತ್ತು ಖರೀದಿಸುತ್ತಿದಾರೆ ಅಂತ ಹೇಳಬಹುದು.

ಇಲ್ಲಿ ಒಂದು ರೋಡ್ ರಸ್ತೆಯ್ ಇದೆ ತುಬಾ ನೇ ಚನ್ನಾಗ್ ಇದೆ ಅದು ಅಲ್ಲದೆ ಇಲ್ಲಿ ಎಲ್ಲಾ ತರದ ಒಂದು ಆಟೋ ರಿಕ್ಷಾಗಳು ಓಡಾಡ್ತಿದೆ ಜನರು ಕೂಡ ತಮ್ಮ ತಮ್ಮ ಲಗೇಜ್ ಗಳನು ಹಿಡ್ಕೊಂಡು ಹೋಗ್ತಾ ಇದಾರೆ ಮತ್ತೆ ಅಲ್ಲಿ ಒಂದು ದೊಡ್ಡದ ಕಟ್ಟಡ ಕೂಡ ಇದೆ.

ಇಲಿ ಒಂದು ದೊಡ್ಡದಾದ ಬಸ್ ಇದೆ ಅದು ಅಲ್ಲದೆ ಆ ಬಸ್ಸಿನಲ್ಲಿ ತುಂಬಾ ಜನರು ಅದು ಅಲ್ಲದೆ ತುಂಬಾನೇ ಜನರು ಹತ್ತಿದರೆ.

ಮತ್ತೆ ಅವ್ರು ಬೈಕ್ ಇದೆ ಕಾರ್ ಇದೆ ಮತ್ತೆ ರೋಡ್ ಓಡಾಡುತಿದಾರೆ ಮತ್ತೆ ಅಶೋಕ್ ಮರಗಳು ಕೂಡಾ ಇದಾವೆ.

ಮತ್ತೆ ಕುರ್ಚಿ ಮೇಲೆ ಒಬ್ಬ ವ್ಯಕ್ತಿ ಕೂತಿದ್ದಾನೆ ಮತ್ತು ಅವನ ಹೇರ್ ಕಟಿಂಗ್ ಅಣು ಇನೊಬ ವ್ಯಕ್ತಿ ಮಾಡುತ್ತಿದಾನೆ ಮತು ಎಲ್ಲ ತರಹದ ಒಂದು ಅಲ್ಲಗಳು ಕೂಡ ಇದಾವೆ.

ಇದು ಒಂದು ಫಂಕ್ಷನ್ ಅಂತ ಹೇಳಬಹುದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಅಲ್ಲದೆ ಜನರು ಕೂಡ ನಿಂತಿದ್ದಾರೆ ಮತ್ತೆಅಲ್ಲಿ ಮರ ಕೂಡಾ ಕಾಣಸತ್ತಾಯಿದೆ ಕ್ರೌಡ್ ಕೂಡ ತುಂಬಾ ಚೆನ್ನಾಗಿ ಕಾಣಸತ್ತಾಯಿದೆ ಮತ್ತೆ ಸಾಲಾಗಿ ಜನರು ನಿಂತಿದ್ದಾರೆ.